ಒಂದು ಬೈಕ್ ರಿಪೇರಿ ಮಾಡುವಂತಹ ಜಾಗ ಆಗಿರುತ್ತದೆ.

ಇದು ಒಂದು ಪಾರ್ಕ್ ನಲ್ಲಿ ತೆಗೆದಿರೋ ಪಾರ್ಕ್ ಒಳ್ಗಡೆ ಪ್ಲೇ ಏರಿಯಾ ದಲ್ಲಿ --

ಇದು ಪೋಸ್ಟ್ ಆಫೀಸ್ ಬ್ಯಾಂಕ್ ರೀತಿ ಇದೆ.

ಬುಕ್ ಗಳನ್ನು ತೆಗೆದು ಏನೋ ಬರುಕೊಂತ ಇ ಇದಾರೆ.

ಲೆಫ್ಟ್ ಕಡೆ ಭಾರತದ ಮ್ಯಾಪ್ ಕಾಣಿಸುತ್ತಿದೆ.

ಇದು ಬಿ_ಎಂ_ಟಿ_ಸಿ ಬಸ್ ಸ್ಟ್ಯಾಂಡಿನ ಒಳಗಡೆ.

ಇದು ಎರಡು ಅಂತಸ್ತಿನ ದೊಡ್ಡದಾದ ಬಿಲ್ಡಿಂಗ್ ಇದು.

ಇಲ್ಲಿ ಇನ್ನೊಂದು ದೊಡ್ಡ ಮರಕ್ಕೆ ನೀರು ಹಾಕುತ್ತಿದ್ದಾನೆ.

ಇಲ್ ಸ್ಟೇಜ್ ಮೇಲೆಗಡೆ ನಾಲ್ಕು ಜನರು ಇದ್ದಾರೆ ಹಿಂದುಗಡೆ --

ಒಳಗಡೆ ಯಾವುದು ಹೋಟೆಲ್ ಲಾಡ್ಜಿಂಗ್ ನಲ್ಲಿ ಸಿಬ್ಬಂದಿ ಇದೆ ಮೂರು ಜನರು ಅಲ್ಲಿ ಮಾತನಾಡುತ್ತಿದ್ದಾರೆ.

ನಾವು ನೋಡಬಹುದು ಕೆಲವಂದಿಸ್ಟು ನೇಮ್ ಬೋರ್ಡ್ ಗಳಿ ಮೇಲ್ಗಡೆ ಇದ್ದಾವೆ.

ಒಂದೇ ರೀತಿಯಾದ ಕಲರ್ ಗಳನ್ನು ಜೋಡಿಸಿ ಒಂದು ಅಲ್ಲಲ್ಲಲ್ಲಿ ಪ್ಯಾಕ್ ಮಾಡಿ--

ನಮಗೆ ಎನ್ ಬೇಕಾಗಿರುವ ನ್ಯೂಟ್ರಿಷನ್ ಫುಡ್ಸ್ ಗಳು ಸಿಗುತ್ತದೆ.

ಮೆಡಿಕಲ್ ಸ್ಟೋರಿನಲ್ಲಿ ರಾತ್ರಿ ಹೊತ್ತು ತೆಗೆದಿರುವಂತಹ ಫೋಟೋ .

ರಾತ್ರಿಯ ಸಮಯದಲ್ಲಿ ಈ ಕೆಲ್ಸ ಮಾಡುತ್ತಿದ್ದಾರೆ.

ಇಲ್ಲಿ ಮಹಿಳೆಯರು ಅವರಿಗೆ ಬೇಕಾದ ಸಹ ವಸ್ತುಗಳನ್ನು ಪರಿಚಯ ಪರ್ಚೇಸ್ ಮಾಡುತ್ತಿದ್ದಾರೆ.

ನಾವು ನೋಡಬಹುದು ಇಲ್ಲಿ ಮ್ಯೂಸಿಯಂ ರೀತಿ ಕಾಣಿಸುತ್ತಿದೆ.

ಇಲ್ಲಿ ಒಂದು ರೆಡ್ ಇದ್ ಎಲೆಗಳು ನೋಡಬಹುದು ನರ್ಸರಿ ಯಲ್ಲಿ ತೆಗೆದಿರುವ ಫೋಟೋ .